ತಾಗಿರೋ ಆ ಕಲರ್ ಬಲೂನ್ ಹಚ್ಯಾರ ಬಾಳ ಚೆಂದ--

ಅಂದ್ರ್ ಮೊದ್ಲ ಕೊರೊನ ಟೈಮ್ ಇದ್ದಾಗ ಸಂತಿ ಸ್ವಲ್ಪ ಕಮ್ಮಿ ಮಾಡ್ತಿದ್ರ್.

ಇದ ಚರ್ಚ್ ಅಯ್ತಿ ನಾವು ಹಿಂದೋವ್ರ ದೇವಸ್ಥಾನಕ್--

ಆಟೋ ಅವ್ರು ಒಂದು ಆಹ್ಹ್ ಬಹಳ ಪ್ರಾಫಿಟ್ ಮಾಡ್ಕೊತಾರ್ ಅವ್ರು ಒಂದ್--

ನಾವ್ ಒಂದು ಅಲ್ಲಿ ಶಿಲೆ ಕೆತ್ತಿದ ಹಂಗೈತೆ. ಶಿಲೆ ಅಲ್ಲ ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಸುತ್ತಲೂ ಒಂದೊಂದ್ ಮೂರ್ತಿ ಇಟ್ಟರ ತುಂಬಾ ದೊಡ್ಡದ್ ಅಯ್ತ್ನಿ ಯಾವ್ದೋ ಒಂದ್ ಪದ್ದತಿಯಿಂದ ಇದು ಕಂಡಂಗ್ ಕಾಂತೈತಿ ಅವ್ರ ಪದ್ದತಿ ಅವ್ರಿಗಾ ಚೆಂದ ಅನ್ನೋ ಹಂಗ--

ಇದು ನೋಡೇಕು ಚಲೋ ಕಾಂತೈತಿ ಆಮೇಲೆ ಎಷ್ಟ್ --

ನಾವ್ ಯೆಸ್ಟ್ ಇನ್ವೆಸ್ಟ್ ಮಾಡಿರ್ತೇವಲ್ಲ ಅಷ್ಟೇ ಪ್ರಾಫಿಟ್ ಇಟ್ಕೊಂಡು ಎಲ್ಲರೂ ಇದ್ ಮಾಡ್ತಾರಾ.

ಆಮೇಲ್ ಒಂದ್ ಹಳ್ಳಿ ಕಡೆಯಲ್ ಒಂದೊಂದ್ ಫ್ಯಾಕ್ಟರಿ ಇದ್ರ್ ಅಲ್ ಸುತ್ತ ಮುತ್ತಲಿನ ಅವ್ರೆಲ್ಲ ಹೋಗಿ ಫ್ಯಾಕ್ಟರಿ ಒಳಗ ಕೆಲಸ ಮಾಡ್ತರ್ ಯಾರ್ ಕೆಲಸ ಇಲ್ದೆ ಕುಂತಿರ್ತಾರ್.

ಸ್ವಲ್ಪ ಬಿಡಿ ಬಿಡಿ ಇರ್ಬೇಕಾ ಬಿಲ್ಡಿಂಗ್ ಸ್ ಅನ್ನೊದು ಒಂದು ಬಿಲ್ಡಿಂಗ್ ಅಂತೂ ಅಟ್ಟ್ಯಾಚ್ ಆಗಿ ಬಿಟ್ಟಿರ್ತಾವ ಅವ್ ಫುಲ್ ಕತ್ತಲೆ ಅನ್ನು ಕತ್ತೆಲೆ ಇರತೈತಿ.

ತುಂಬಿಟ್ಕೊಂಡ್ ಮಲ್ಕೊಬೇಕಾ ಅದ್ ಬಹಳ ಯೂಸ್ ಅಯ್ತೈತೆ. ಆಮೇಲ್ ಅಂದ್ರ ಮಿಡ್ಲ್ ಏನಾದ್ರು ಇದ್ ಆಹ್ಹ್ ನೀರ್ ಏನಾದ್ರು ಬೇಕಾದ್ರೆ ಎಚ್ಚರ ಆದ್ರೆ ಬಂದ್ ಕುಡೀಬಹುದು.

ಇದನ್ನುನೋಡು ನಮ್ ಎ.ಎನ್.ಎಂ.ಜೆ.ಬಿ ಪಾರ್ಟ್ ಅಂತ ಅಯ್ತಿ ಹುಡುಗ್ರುದ್ದು ಸಲೂನ್ ಇರಬಹುದಾ.

ಅಂದ್ರ ಹಜಾಮನ್ ಅಂಗಡಿ ಕಟ್ಟಿಂಗ್ ಅಂಗಡಿ ಅಂತಾರಲ್ಲ ಅದಿರಬೇಕ ಈಗಂತೂ ಹುಡುಗ್ರು ಅದು ಹಾಕೊಂಡ್ ಬರ್ತಾರಪ್ಪ ಯಪ್ಪಾ ನೋಡ್ಬೇಕು ಆ ಕಟ್ಟಿಂಗ್ ಅನ್ನೋದು ಕರೇ ಹಜಾಮರ ಆಗಿರ್ತಾರ್ ಅವ್ರ.